ಇಲ್ಲಿ ಒಂದಷ್ಟು ಹುಡುಗಿಯರು ಫೋಕ್ ಡಾನ್ಸ್ ಮಾಡಕ್ಕತಾರ ಕೈಯಾಗ ತಪ್ಲ ಹಿಡ್ಕೊಂಡು ತಪ್ಪ್ಲ ಟೈಪ್ ಮಾಡಿದ್ದು ಏನೋ ಮೆಟೀರಿಯಲ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಕತಾರ ಒಳಗಿರೋ ಮಂದಿ ನೋಡಾಕತಾರ.

ಮಂಟಪ ಹಾಕ್ಯಾರ ಇಂದಲ್ಲ ಚಂದ್ ಚಂದ್ ಡಿಸೈನ್ ಮಾಡಿಯಾರ ಅವರೆಲ್ಲಾ ಏನ್ ಮಾಡ್ಯಾರ ಕಲರ್ ಕಲರ್ ಸೀರೆ ಹಾಕೊಂಡು ಡ್ಯಾನ್ಸ್ ಮಾಡಕತ್ತಾರ.

ಆಕೀ ಚಪ್ಪಲ್ ಹಾಕೊಂಡಾಳ ಅಮೇಲಿ ಕೆಂಪ್ ಕಲರ್ ಸೀರೀ ಹಾಕೊಂಡಾಳ ಆ ಪ್ಯಾಂಟ್ ಶರ್ಟ್ ಹಾಕೊಂಡಾನ ಚಪ್ಪಲ್ ಹಾಕೊಂಡಾನಾ ಹಿಂದೊಂದ್ ಬ್ಲೂ ಕಲರ್ ದೂ ಸ್ಕೂಟಿ ನಿಂತದ.

ಇವ್ರೆಲ್ಲಾ ಕೂತೂ ಒಂದ್ ಬಗ್ಗೇ ಮಾತಾಡತಾರ ವಚನಗಳ್ ಕೇಳ್ಕೊತ್ ಕೂತಾರಾ ಒಬ್ಬಾಕಿ ಆವಾಕಿಯೇನ ಇಲ್ಲ್ ಹೊರಗ್ ಚಪ್ಪಲ್ ಬಿಟ್ಟು ಒಳಗ್ ಒಲೆಗ್ ಹೋಗ್ ಕೂತಾಳ ಇದರ್ ಮ್ಯಾಲ ಬ್ಲಾಂಕೆಟ್ ಮ್ಯಾಲ.

ಅಲ್ಲಿ ಏನನ ಅಂದ್ರೆ ಅವ್ರು ಕಟ್ಟಡ ಮಾಡಕತಾರ ಒಬ್ಬ ಕಾಲ್ ಕಿಸ್ಕಂಡು ಕೂತ್ತಾನ ಒಬ್ಬ ಮಲ್ಕೊಂಡನಾ ಅವ್ನು ಪ್ಯಾಂಟ್ ಹರದೈತಿ ಒಬ್ಬ ಕುತನ ಟವಲ್ ಹಚ್ಚಿಕೊಂಡು.

ಕಟಿಂಗ್ ಮಾಡಿಸ್ಕೊಲ್ಲಾವ್ವ ಏನ್ ಮಾಡಾತ್ತಾನ ಅಂದ್ರ ಮೊಬೈಲ್ ಒಳಗ ಪಬ್ಜಿ ಅಡಕ್ಕೊತ ಕಟಿಂಗ್ ಮಾಡಸ್ಕೊತಾನ. ಆಮೇಲೆ ಬಿಳೀ ಅಹ್ ಚೇರ್ ಮ್ಯಾಲೆ ಕುತ್ತಾನ. ಹಿಂದೆಲ್ಲ ಇದು ಅದವು.

ಆ ಪೋಸ್ಟ್ ಆಫೀಸ್ ಮೇಲೆ ಬರದಾರೆ ಪೋಸ್ಟ್ ಆಫೀಸ್ ಐತ್ ಅಂತ ಆಮೇಲೆ ಕೆಂಪು ಕಲರ್ ದು ಇದೂನು ಐತ್ ಅಲ್ಲಿ ಆಮೇಲೆ ಅಲ್ಲಿ ಗಾಡಿ ಮೇಲ್ ಒಂದು ಹೆಲ್ಮೆಟ್ ಇಟ್ಟಾರೆ ಕೆಂಪು ಕಲರ್ ದು.

ಆಮೇಲೆ ಈಕಡೆ ನು ಏನಿತಿ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ದವ್ರೆ.

ಇವ್ನದೊಂದ್ ಕಣ್ಣ್ ಆಕಡೆ ಒಂದೈತಿ ಇಕಾಡಿ ಒಂದೈತಿ ಚಶ್ಮ ಹಾಕೊಂಡು ಪೋಸ್ ಹಾಕ್ಕೊಂಡು ಹುಕ್ಕೊಂಡ್ ನಿಂತಾನ.

ಇಲ್ಲಿ ಎರಡ್ ಮೂರು ಏನ್ ಇದ್ವಅಂದ್ರೆ ದೇವ್ರಿನ ರಥಗಳು ಮಾಡರ ಅವೆಲ್ಲ ಚಂದ ಡೆಕೋರೇಷನ್ ಮಾಡರ್ ಮಂದೆಲ್ಲಾ ಮುಕ್ರಾರ್ ದೇವರ ದರ್ಶನಾ ತಗೊಂತಾವ್ರ.

ಇವ್ರು ಮನೆ ಕಟ್ಟಕ್ ಹತ್ತಾರ ಮೂರು ಮಂದಿ ಗೌಂಡಿಗಳು ಇದಾರ ಅವರು ಸ್ಲಾಬ್ ಹಾಕಕ್ ಹತ್ತಾರ ಎಲ್ಲಾ ಕಂಬಗಳು ಬಿದ್ದವು ಆಮೇಲೆ ಕವನ ಎಲ್ಲಾ ಆಕಾರ ಹಿಂದೆ ಹೊಸಕೈತಿ ಆ ಕಡೆಯಲ್ಲ ಮನೆಗಳು ಇದವು ಮನೆಗಳಿಗೆ ಕಲರ್ ಇಲ್ಲ ಇರೋ ಲುಂಗಿ ಹಾಕೊಂಡ್ ನಿಂತಾರ.

ಅದಕ್ಕೆಲ್ಲ ಚೆನ್ನಾಗಿ ಶೃಂಗಾರ ಮಾಡಿ ಪೂಜೆ ಗೀಜೆ ಮಾಡಿ ಮನೆಗೆ ಇನ್ನೇನು ವಯ್ಯೋರು ಅಂಗಡಿಗೆ ಏನು ಬೇಕು ಚೆಂದಾ ಬೇಕಾ ಡೆಕೋರೇಷನ್ ಬಿಳಿ ಮತ್ತು ಪಿಂಕ್ ಕಲರ್ ಬಲೂನು ಲೇ.

ಇವರು ಒಂದು ಮದ್ವೆಗ್ ಹೋಗ್ಯಾರ್ ಮದವಿವಳಗ್ ಭಾಳ ದಿವಸಿಂದ್ ಅಟೆಂಡ್ ಆಗ್ಯಾರ್ ಇವರು ಎಲ್ಲಾ ಒಮ್ಮಿಗೆ ಗೆಟ್ಟೊಗೆದರ್ ಮಾಡ್ಯಾರ್ ಖುಷಿವಲಗ್ ಯೆನ್ ಮಾಡ್ಲ್ತರ್ ಅಂದರ್ ಪೋಟೊ ತೆಕೊಳತಾರ್.

ಏನ್ ಮಾಡಹತ್ತಾರ್ ಅಂದ್ರೆ ಸ್ಲಾಬ್ ಹಾಕಿ ಅದ್ರ ಮ್ಯಾಲೆ ಇಟ್ಟಣಿಗಳು ಏನೇನು ಇಟ್ಟು.

ಇದು ಒಂದು ಫಂಕ್ಷನ್ ಸಮಂದ್ ಡೆಕೋರೇಷನ್ ಮಾಡಾಕತ್ತಾರ್ ಸ್ಟೇಜ. ಮಂಟಪ್ ಗಿಂಟಪ್ ಹಾಕಿ ಹೂವಿನ ಡೆಕೋರೇಷನ್ ಮಾಡಾಕತ್ತಾರ.

ಇಲ್ ಒಂದ್ ನಗರ ಹಿಂದ್ಗಡೆ ಬಿಲ್ಡಿಂಗ್ ಆಯ್ತಾ